ಚೇರುಗಳು ಕಂಡುಬರುತ್ತಿದೆ ಹಾಗು ಈ ಚಿತ್ರಮಂದಿರದಲ್ಲಿ ಯಾವುದೇ ಜನರು ಕಂಡುಬರುತ್ತಿಲ್ಲಾ.

ಈ ಚಿತ್ರವು ಒಂದು ಕ್ರೀಡಾಗಣದ ಚಿತ್ರವಾಗಿದೆ. ಇಲ್ಲಿ ತರಬೇತಿ ನೀಡುತ್ತಿದ್ದಾರೆ. ಪೊಲೀಸ್ ತರಬೇತಿ ನಿಡುವಂತಹ ಸ್ಥಳವಾಗಿದೆ ಈ ಜಾಗವು.

ಇದು ಮೈಸೂರ್ ಜುಂಕ್ಷನ್ ರೈಲ್ವೆ ನಿಲ್ದಾಣ ಮುಂಭಾಗದಾ ಚಿತ್ತ್ರವಾಗಿದ್ದು ಇ ಚಿತ್ತ್ರದಲ್ಲಿ ಮುಂಭಾಗದಲ್ಲಿ ನಾಲ್ಕು ಆಟೋ ಹಾಗು ಕೆಲವು ಪ್ರಯಾಣಿಕರನ್ನು ನಾವು ಇಲ್ಲಿ ನೋಡಬಹುದು --

ಇದು ಲಸ್ಸಿ ಶಾಪ್ ನ ಮುಂಭಾಗದ ಚಿತ್ರವಾಗಿದೆ.

ಇದು ಮೈಸೂರು ರೈಲ್ವೆ ನಿಲ್ದಾಣದ ಒಳಭಾಗದಲ್ಲಿ ತೆಗೆದಿರುವ ಚಿತ್ರವಾಗಿದ್ದು ಈ ಚಿತ್ರದಲ್ಲಿ--

ವಾಚ್ಟವರ್ ಹಾಗು ಎರಡು ವಿಮಾನ ನಿಲ್ದಾಣವನ್ನ--

ಇದು ಇಲ್ಲಿ ಕಾರುಗಳು ಪಾರ್ಕಿಂಗ್ ಮಾಡುತ್ತಿರುವುದನ್ನು ಕಂಡುಬರುತ್ತದೆ. ಇದು ರಾತ್ರಿಯ ಸಮಯವಾಗಿದೆ.

ಇಲ್ಲಿ ಜನರು ಹೊಡಾಡುತ್ತಿರುವುದನ್ನು ನೋಡಬಹುದು ಹಾಗೆ ಜನಿರಿಗಾಗಿ ಆಟೋ ವ್ಯವಸ್ಥೆಯನ್ನು ಇಲ್ಲಿ ಮಾಡಿರುವುದನ್ನು ನೋಡಬಹುದಾಗಿದೆ.